ಫ್ರೆಂಡ್ಸ್ ಈ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಫಿಶ್ ಮಾರಾಟ ಸಾಗಾಣಿಕೆ ಫಿಶ್ ಮಾರುತ್ತಿದ್ದಾರೆ ನೋಡಿ. ಫಿಶ್ ಅಂದ್ರೆ ಮೀನು.

ಕಾರ್ಮಿಕರ ಕಡೆ ಇಂದ ಕಟ್ಟಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಪ್ಲಾನ್ ಹಾಕೊಡ್ತಾ ಇದ್ದಾರೆ ಹೀಗೆ ಹೀಗೆ ಅಂತಾ ಹೇಳ್ಬಿಟ್ಟು ಕೈಯಲ್ಲಿ ಒಂದು ಪೇಪರ್ ಹಿಡ್ಕೊಂಡ್ ಹಾಕ್ತಿದ್ದಾರೆ.

ಅದೇ ಈ ಫೋಟೋ ನೋಡಿ ಫ್ರೆಂಡ್ಸ್ ಇದು ಹೋಳಿತೆ.